ಇಲ್ಲಿ ಒಂದು ಕೋಳಿ ಫಾರಂ ಕಾಣಿಸ್ತಿದೆ ಇಲ್ಲಿ ಮೂರು ಸ್ಟೆಪ್ ಅಲ್ಲಿ ಕೋಳಿ ಫಾರ್ಮ್ ನೆಲ್ಲ ಇಟ್ಟಿದೀವಿ ತುಂಬಾ ಕೋಳಿ ಗಳ್ಳನ ಇಲ್ಲಿ ನೋಡಬಹುದು ಮತ್ತೆ ಇಲ್ಲಿ ಪಕ್ಷಿಗಳು ಕೂಡ ಇದೆ ಅಲ್ಲಿ ಲೈಟಿಂಗ್ಸ್ ಅಣ್ಣ ಕೂಡ ಆನ್ ಮಾಡಿದ್ದಾರೆ.

ಇಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಕಾಣಿಸ್ತಿದೆ ಪಕ್ಕದಲ್ಲಿ ಒಂದು ನೀರಿನ ಟ್ಯಾಂಕ ಅನ್ನ ಇಟ್ಟಿದ್ದಾರೆ ಅಲ್ಲಿ ಒಬ್ಬ ಹುಡುಗಿ ಕೂಡ ಕೈ ತೊಳಕೊಂತ್ತಿದ್ದಾಳೆ ಲೈಟ ಕಂಬ ಕಾಣಸ್ತಾ ಇದೆ.

ಇಲ್ಲಿ ಒಂದು ಹಸು ಕಾಣಿಸ್ತಾ ಇದೆ ಅದಕ್ಕೆ ಗ್ರೀನ್ ಕಲರ್ ಪಟ್ಟಿ ಅಥವಾ ಮೂಗ್ ದಾರ ಹಾಕಿದ್ದಾರೆ. ಬ್ಲಾಕ್ ಮತ್ತೆ ವೈಟ್ ಕಲರ್ ಅಲ್ಲಿ ಇದೆ. ಹಿಂದಗಡೆ ಒಂದು ಕಿಟಕಿ ಕಾಣಿಸ್ತಾ ಇದೆ ಮತ್ತೆ ಒಂದು ಗುಡ್ಡೆ ಕೂಡ ಹಾಕಿದ್ದಾರೆ.

ಇಲ್ಲಿ ಒಂದು ತಟ್ಟೆ ಕಾಣಿಸ್ತಿದೆ ಅದರಗಳ ಮೇಲೆ ಹಣ್ಣುಗಳನ್ನಾ ಇಟ್ಟಿದ್ದಾರೆ ಅದ್ರಲ್ಲಿ ಎಳೆಗಳನ್ನಾ ಕೂಡ ನೋಡಬಹುದು ತಟ್ಟೆ ಕೆಳಗೆ ಒಂದು ಬ್ಲೂ ಕಲರ್ ಬಾಕ್ಸ್ ಕೂಡ ಇದೆ ನ್ಯೂಸ್ ಪೇಪರ್ ಕೂಡ ಕಾಣಿಸ್ತಿದೆ ಅಲ್ಲಿ ಒಂದು ಕಸದ ಬರಿಕೆ ಕೂಡ ಕಾಣಿಸ್ತಿದೆ.